ಅಪ್ಪಪ್ಪೋ! ಏನ್ ಮಸ್ತ್ ಐಯ್ತ್ ಪೋ ಇದ ಬಾವಿಯೊ ಏನ್ ನದಿಯೋ ಏನ್ ಇದು ಏನ್ ಇದು ಮಾಡೊರೊ ನೋಡಾಕ್ ಶೋಕಿ ಮಾಡೊರೊ ಒಂದು ತಿಳಿರಾಯಾಯಿತಿ. ನೀರು ಮಿಂಚಕತ್ತವು ಅಬ್ಬಾಬೊ ಏನ್ ತಳ ಏನ್ ಅಂಡರ್ಗ್ರೌಂಡಾ ಏನೋ ಆದ್ರು ಮಸ್ತ್ ಐತಿ ಚಂದ್ ಮಾಡ್ಯಾರ ಚಲೋ ಐತಿ.

ಏನೋನೋ ಮೆನು ಕಾರ್ಡ್ ಅಚ್ಚರ ಮನೋಹರ ಐತೆ ಚಂದ್ ಐತೆ ಚಲೋ ಐತೆ.

ಮಸ್ತ್ ಮಿಂಚಾಕತೆತ ಅವನೌನ. ಮನೆಕಡೆ ಬಾರಿ ಬೆಂಕಿಯಪ್ಪ ಇದು. ಬೆಂಕಿ ಅಂಗ್ಡಿ ನಾವು ಹಿಂತಾದ್ ಯಾವಾಗ್ ಮಾಡ್ತೇನ್.

ಹ್ಯಾಂಗ್ ನಿಂತಾರ್ ನೋಡಲ್ಲೇ ಅಬಬಾಬಾ ಕೆಲವಂದ್ ಜನಾಯೆನ್ ಡಾನ್ಸ್ ಮಾಡಾಕತ್ತಾರ ಅಂತ್ ಅನ್ಸುತ್ತ. ಮಸ್ತ್ ಅದಾರ ಅವರ ಡ್ರೆಸ್ ನೋಡ ಹೆಂಗ್ ಮಿಂಚ್ತಾವ್ ಭಂಕಿ ಭಾರಿ ಗಿಚ್ಚಿ ಗಿಲಿಗಿಲ್ಲ ಅವನೌನ್ ಭಾರಿ ಮಸ್ತ್ ಅದಾರಪ್ಪ.